ಮತ್ತು ಈ ನೀರು ಶುದ್ಧವಾಗಿದೆ ಈ ನೀರು ಸುತ್ತಲೂ ಗಿಡ ಮರಗಳು ಕೂಡ ಕಾಣಿಸುತ್ತಿದೆ ಬೆಟ್ಟಗುಡ್ಡಗಳು ಕೂಡ ಇಲ್ಲಿ ಇದೆ.

ಕಿಟಕಿಗಳನೂ ಮಾಡಿಸಿದ್ದಾರೆ ತುಂಬಾ ದುಬಾರಿ ಖರ್ಚು ಹಣದಿಂದ ಈ ಕಟ್ಟಡವನ್ನು ಕಟ್ಟಿಸಿದ್ದಾರೆ .

ಒಂದು ಬಿಳಿಯ ಬಣ್ಣದ್ದು ಹಾಗು ಒಂದು ನೀಲಿ ಬಣ್ಣದ್ದು ಎಂದು ಹೇಳಬಹುದು ಕೆಲವು ಅಂಗಡಿಗಳನ್ನು ಬಾಗಿಲು ಮುಚ್ಚಿದ್ದಾರೆ .

ಮತ್ತು ಸುತ್ತಲೂ ಹಸಿರುಗಾವಲು ಹುಲ್ಲುಗಳು ಇದಾವೆ ಮತ್ತು ಇಲ್ಲಿ ಅರಶಿನ ಬಣ್ಣದ ಹೂಗಳು ಬಿಳಿ ಬಣ್ಣದ ಹೂಗಳು ಕೆಂಪು ಬಣ್ಣದ ಹೂಗಳು--

ವಿಗ್ರಹವನ್ನು ಇಟ್ಟಿದ್ದಾರೆ ತುಂಬಾ ನೋಡಲು .ಸುಂದರವಾಗಿದೆ ಮತ್ತು ಇದನ್ನು ಅಲಂಕಾರ ಮಾಡಿದ್ದ್ದಾರೆ ಇವರು ಸೀರೆಯನ್ನು ಹಾಕಿಕೊಂಡು ನಿಂತಿದ್ದಾರೆ .

ಮತ್ತು ಇಲ್ಲಿ ಸುತ್ತಲೂ ಬೇರೆಯ ರೀತಿಯ ಜಾತಿಯ ಮರಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಮತ್ತು ಇಲ್ಲಿ ತಂಪಾದ ಗಾಳಿ ಕೂಡ ಬೀಸುತ್ತದೆ ಎಂದು ಹೇಳಬಹುದು .

ಮತ್ತು ಇಲಿ ಅನೇಕ ಜನರು ಬಂದು ಇಲ್ಲಿ ಸೇರಿದ್ದಾರೆ ಮತ್ತು ಇಲ್ಲಿ ಹೆಂಗಸರು ಗಂಡಸರು ಎಲ್ಲ ಇದ್ದಾರೆ.